ಹಾಗೂ ಪಕ್ಕದಲ್ಲಿ ಅನೇಕ ಬಿಲ್ಡಿಂಗ್ ಗಳಿದೆ.

ಹಾಗೂ ಪಕ್ಕದಲ್ಲಿ ಇನ್ನೊಂದು ಕಟ್ಟಡವನ್ನು ನಾವು ನೋಡಬಹುದು.

ಕಟ್ಟಡ ದೊಡ್ಡದಾದ ಕಟ್ಟಡ ಇದೆ ಮತ್ತೆ ಆ ಒಂದು ಟಿ_ಟಿ ಗಾಡಿ ಮುಂದೆ ಒಂದು ಚಿಕ್ಕ ಹುಡುಗಿ ನಿಂತಿರೋದನ್ನ ಕಾಣಿಸ್ ಕಾಣಿಸ್ತಾ ಇದೆ.

ಅಲ್ಲಿ ಬಸ್ ನಿಂತಿದೆ ಮತ್ತು ಅನೇಕ ಬಸ್ ಗಳು ಓಡಾಡುತ್ತ ಇವೆ ಜನಸಂದಣಿ ಕಾಣಿಸ್ತಾ ಇದೆ ಇಲ್ಲಿ.

ಹಚ್ಚ ಹಸಿರಿನಿಂದ ಕೂಡಿರುವ ಗದ್ದೆ ನೋಡಲು ತುಂಬಾ ಸುಂದರವಾಗಿದೆ ನೀಲಿ ಆಕಾಶವನ್ನು ನಾವು ಇದರಲ್ಲಿ ನೋಡಬಹುದು.

ಹುಡುಗ ಒಂದು ಫೋಟೋ ಗೆ ಪೋಸ್ ಕೊಡ್ತಾ ಇದ್ದಾನೆ ಅನ್ನೋದು ನಮಗೆ ಅನಿಸ್ತಾ ಇದೆ.

ಮತ್ತೆ ನೀರು ಹ್ಮ್ ನೀರೊಳಗೆ ಆನೆ ಇದೆ ಪಕ್ಕದಲ್ಲಿ ಎಲ್ಲರು ನೀರನ್ನು ಎರಚುತ್ತಾ ಇದ್ದಾರೆ ಆನೆಗೆ.